ಯಾಕಂದ್ರೆ ಗಡ್ಡೆ full Strong ಆಗಿರುತ್ತೆ ಗಡ್ಡೆ ಅದು.

ಆದ ಕಾರಣ ನಾವು ಅದಕ್ಕ್ ಏನ್ ಮಾಡ್ದ್ರು ನೆಡೆಯುತ್ತೆ ಅವಾಗ.

ಮಳೆ ಬಂದ್ರು ತಡ್ಕೋಳೋ ಶಕ್ತಿ ಇರುತ್ತ್ ಅದಕ್ಕೆ.

ಗಡ್ಡೆ ಅದೆ ಗಡ್ಡೆ size ದಪ್ಪ ಆಗ್ ಬಿಟ್ರೆ ಮಳೆ ಜಾಸ್ತಿ ಬಂದ್ರು ಕೂಡ ಏನು ಸಮಸ್ಯೆ ಆಗಲ್ಲ. ಅಂದ್ರೆ full ಒಂದ್ ರೀತಿ ಆದ್ ಮಳೆ ಬಂದ್ರು ಏನಾಗಲ್ಲ ಅದಕ್ಕೆ.

ಚಿಕ್ಕ ಸಸಿ ಇದ್ದಾಗ ಏನಾದ್ರು ಇದ್ದಾಗ ಮಳೆ ಬಂದ್ ಬಿಟ್ರೆ.

ಒಂದೇ ದಿಸಕ್ಕೆ ನಾಶ ಆಗೋ Chances ಇರುತ್ತೆ ತುಂಬಾನೇ. ಹಾಗಾದ್ರೆ ಬೆಳೆ ಎಲ್ಲಾ ನಾಶ ಆಗೋ ಏನೋ ಚಿಕ್ಕ ಗಿಡ ಇದ್ದಾಗ್ ಮಳೆ ಬಂದ್ರೆ

ತಡ್ಕೋಳೋ ಶಕ್ತಿ ಅನ್ನೋದ್ ಇರಲ್ಲ ಅವಾಗ.

ಈ ಗಡ್ಡೆ ಎಲ್ಲ ಆದ್ಮೇಲೆ ಬೇಕಾದ್ರೆ ಮಳೆ ನೋಡ್ಕೊಂಡ್ ನಾವ್ ಕಿತ್ರು ಕಿತ್ ಬಿಡ್ಬೋದು ಬೇಕಾದ್ರೆ

ಆ time ಅಲ್ಲಿ ಹೆಂಗೆ ಇದ್ರು ಕೂಡ ನಡೆಯುತ್ ಅವಾಗ.

ಕಿತ್ ಬಿಟ್ಟು ಕೂಲಿ ಕಾರ್ಮಿಕರನ್ ಹಿಡ್ಕೊಂಡ್ ಅದನ್ನ ಕತ್ರ್ಸ್ ಅದ್ ನಿಟಾಗ್ ಚೀಲಕ್ ಹಾಕಿ

ಈ ತರ ಗಾಲಿಗೆಲ್ಲ ಇಟ್ ಬಿಟ್ಟು ಏನ್ ಮೊಳಕೆ ಬರ್ದಿರ ನೋಡ್ಕೊಳ್ಳೋದು.

ಈ ತರ ನೋಡ್ಕೊಂಡ್ ಅದೇನಾದ್ರೂ ಮೊಳಕೆ ಬಂದ್ ಬಿಟ್ರೆ ಮತ್ತೆ ಅದ್ waste ಆಗ್ ಬಿಡುತ್ತೆ ಯಾರು ತಗೋಳಲ್ಲ main.

ಅದು ಗಾಳಿಗೆ ಒಂದು ಮೂರ್ ದಿಸ ಇಡಬೇಕಾಗುತ್ತೆ ಬಿಸಿಲು ಮತ್ ಗಾಳಿ full air.

ಯಾಕಂದ್ರೆ ಒಳ್ಗಡೆ ಹಾಕ್ ಬಿಟ್ಟು ಕೂರುಸ್ ಬಿಟ್ಟು ಕಟ್ ಮಾಡಿದ್ ತಕ್ಷಣ ಅದರ್ ಒಳಗೆ ಹಾಕ್ ಬಿಟ್ರೆ

ಅದೆನಾಗುತ್ತೆ heat ಮೊಳಕೆ ಬಂದ್ ಬಿಡುತ್ತೆ ಯಾಕಂದ್ರೆ ಹಸಿ ಹಸಿ ವೆ ಇರುತ್ತೆ ಇನ್ನು.

ಮತ್ತೆ ಮೊಳಕೆ ಬರಕ್ ಸ್ಟ್ರಾಟ್ ಆಗುತ್ತ್ಅದು.

ಆದ ಕಾರಣ ನಾವ್ ಬಿಸಿಲ್ಗಿಟ್ ಅದನ್ನ ಸಾಯ್ಸ್ ಬೇಕ್ಅನ್ಸ್ತದೆ ಮೊಳಕೆ ಏನ್ ಬರುತ್ತೆ ಅದನ್ನ ಸಾಯ್ಸ್ ಬಿಟ್ರೆ.

ಒಂದ್ ಮೂರ್ ದಿಸ ಆಚೆಗಡೆ ಇಟ್ರೆ ಅದು ಖಂಡಿತ ಸಾಯುತ್ತೆ.

ಅವಾಗ ನಾವು ಚೀಲಕ್ ಹಾಕಿಟ್ಟು ಎತ್ತಿಟ್ ಬಿಟ್ಟು ಮತ್ತೆ ಏನು rate ಇದ್ರೆ ಮಾರೋದು ಇಲ್ಲ ಅಂದ್ರೆ ಹಂಗೆ ಇಟ್ ಕೊಳ್ಳೋದು

ಏನಾಗಲ್ಲ ಒಂದ್ ಆರ್ ವರ್ಷ ಇದ್ದು ಒಂದು ಆರ್ ತಿಂಗಳ್ ಆಗಿರ್ ಬೋದು ಒಂದ್ ವರ್ಷ ಇತ್ಕೊಂದ್ರು ನೆಡೆಯುತ್ತೆ.

ಅವಾಗ ನಾವು ಬಿಸಿಲ್ ಗಿಟ್ಟು

ನೀನ್ ಕಟ್ ಮಾಡಿದ್ ತಕ್ಷಣ ಹಾಕ್ತೀನಿ ಅಂದ್ರೆ ಅದು ಖಂಡಿತ ಅದು ಮೊಳಕೆ ಬರುತ್ತೆ full water ಆಗುತ್ತೆ.

ಅದೆ ಈಗ ಒಟ್ಟು ಮೂರ್ ತಿಂಗಲ್ಗೆ ಈರುಳ್ಳಿ ಬೆಳೆ ಅನ್ನೋದ್ ಮೂರ್ ತಿಂಗ್ಳು.

ನಾವು ನಾವ್ Market ಗೆ ಹಾಕ್ಕಲ್ಲ.

ಅವ್ರೆ ದಲ್ಲಾಳಿ ಗಳು ಏನಿರ್ತಾರೆ ವ್ಯಾಪಾರಸ್ಥರು ಅವ್ರೆ ಬರ್ತಾರೆ ನಾವ್ ಅವರ್ಗೆ ಹಾಕ್ತಿರಿ.

Market ಗೆ ಹಾಕೊಂತಾರೆ ಅಲ್ಲಿಂದ ಇದು Export Malaysia ಗ್ ಆಗುತ್ತೆ. ಓ Malaysia out off

ಇದ್ ಹೆಂಗಂದ್ರೆ ಈಗ ನೂರ್ Percent ಅಲ್ಲಿ

ಇನ್ನ ತೊಂಬತ್ತ್ Percent Medicine ಗ್ ಅನ್ನೋದ್ use ಮಾಡ್ತಿರೋದು.

ಹೌದು ಈರುಳ್ಳಿ.

ಮತ್ತೆ ಅಲ್ ಬಂದ್ ಬಿಟ್ಟು ನಮ್ಗ್ ತಿನ್ನಕ್ use ಮಾಡೋದು ಏನು ಸಾಂಬಾರ್ಗ್ ಹಾಕ್ತಿವಿ.

sides ಗೆ ಏನ್ ತಗೊಂತಿವಿ ಅದೆಲ್ಲ ಇದು ಬಳ್ಳಾರಿ ಈರುಳ್ಳಿ ಅಂತ ದೊಡ್ಡದು ಬರುತ್ತೆ ನೀವ್ ನೋಡಿರ್ತಿರ.

ಹ okay ಅದೆಲ್ಲ ಬಳ್ಸೋದ್ ನಾವು ಬಳ್ಸೋದ್ ಅದೆ ಅಲ್ವ.

ಇದ್ ಮಾತ್ರ ಯಾರ್ use ಮಾಡಲ್ಲ ತಿನ್ನಕ್ಕೆ ಅಂದ್ರೆ tasteಗಂತ ಹೇಳ್ಬಿಟ್ಟು ಒಂದ್ ತಿನ್ಬೋದ್ ಅಷ್ಟೆ.

ಕೆಲವ್ ರೈತರೆಲ್ಲ almost ರೈತರೆಲ್ಲ ಇದನ್ನೇ ಅಪ್ಪ ಉಪಯೋಗಿಸೋದು. ಉಪಯೋಗಿಸ್ತಾರೆ ಉಪಯೋಗಿಸ್ತಾರೆ ಖಂಡಿತ ಉಪಯೋಗಿಸ್ತಾರೆ.

ಹ city ಅಲ್ಲಿ ನಗರದಲ್ಲಿ ಪ್ರದೇಶದಲ್ಲಿ ಯಾರು ಉಪಯೋಗಿಸಲ್ಲ.

ಹಾ ನಮ್ಮ ಹಳ್ಳಿ ಕಡೆ ಎಲ್ಲ ಅದನ್ನೇ ಉಪಯೋಗಿಸ್ತಾರೆ ಯಾಕಂದ್ರೆ ಅವರ್ಗೆ ಏನ್ ಮುಖ್ಯ ಕೆಲ್ಸ ಮಾಡೋವ್ರು.

ಹಾ ಚೆನ್ನಾಗಿ ನೀವೆ Example ನೀವ್ ಬೆಳಿತಿರ ನೀವೆಲ್ಲ ಅದನ್ನೇ ಅಲ್ವ ಉಪಯೋಗಿಸೋದು Natural. ಹೌದ್ ಖಂಡಿತ ಖಂಡಿತ ನಾವ್ ಮತ್ತೆ ಎಲ್ ಕೊಂಡ್ ಕೊಂಡ್ ಬರೋದು ನಾವೇ ಉಪ ನಾವೇ ತಯಾರ್ಸ್ ಬಿಟ್ಟು ಅದೇನೂ ಹೇಳ್ತಾರಲ್ಲ ಹಂಗ ಆಗ್ ಬಿಡುತ್ತದು.

okay ಭರತ್ ನಂದು ಅಷ್ಟೆ

ಟಮ್ಯಾಟೂ ಇಟ್ಟಿದಿರ ಮತ್ತೆ ಏನಾದ್ರು ಅದರ್ ಪಕ್ಕದಲ್ಲಿ ಏನಾದ್ರು. ಇಲ್ಲ ಭರತ್ ನಾವು ಹೂವ ಹೂ ಬೆಳೆ ಎಲ್ಲ ಹಾಕ್ತಿವಿ.

ನಾವ್ ಹೂ ಹೆಂಗ್ ಹಾಕ್ತಿವ್ ಅಂತ ಅಂದ್ರೆ ಅದೆ ಒಟ್ಟು ವರಲಕ್ಷ್ಮಿ ಹಬ್ಬ, ದಸರಾ ಹಬ್ಬ.

ಹ ದೀಪಾವಳಿ ಹಬ್ಬಕ್ಕೆ ಹಬ್ಬದ್ ದಿಸನೆ ನಾವ್ ಕಟವ್ ಏನು ಹೂ cut ಮಾಡ್ಬೇಕು

ಆ Intention ಆ ರೀತಿ ಒಂದು Intention ಇಟ್ಕೊಂಡ್ ನಾವು ಬೆಳೆ ಹಾಕ್ತಿವಿ.

ಹ್ಮ್ ಅದನ್ನ ನಮ್ಮಣ್ಣ ನಮ್ಮಪ್ಪಾಮ್ಮ ಎಲ್ಲ ನೋಡ್ಕೊಂತಾರೆ.

ನಾವೆಲ್ಲಾ Market ಹೈದರಾಬಾದ್ ಗ್ ಹಾಕ್ತಿವಿ ಹೂವ ಚೆಂಡು ಹೂವ್ವ ಗೊತ್ತಲ್ವ ಚೆಂಡು ಹೂವ್ವ

ಹ್ಮ್ ಅದೆ rate ಚೆನ್ನಾಗ್ ಹೋದ್ರೆ ಅವಾಗ ಪರವಾಗಿಲ್ಲ.

ಇನ್ Next ಕಟಾವ್ಗೆ ಇಳಿಸ್ತಿವಿ ಇಲ್ಲ ಅಂದ್ರೆ ರೋಟಾ ವೇಟ್ರಿ ಗೊತ್ತಲ್ವ ರೊಟ್ರಿ.

ಆ ಹಾಕ್ಸ್ತಿವಿ ಅದು ಗೊಬ್ಬರ ಹಾಗ್ ಪರಿವರ್ತನೆ ಆಗುತ್ತೆ Next ಬೆಳೆಗೆ ಚೆನ್ನಾಗ್ ಬರುತ್ತೆ ಅದೆ ಯಾವಾಗ ನಾವು ಹೂ ಹಾಕಿರ್ತಿವಲ್ಲ ನೋಡಿ.

ಏನ್ ಗೊತ್ತ ನಮ್ ಕಡೆ almost. ರೈತರೆಲ್ಲ

ಹಾ rate ಸಿಕದ್ರೆ Market ಗೆ ಹೋಗ್ಲಿ.

ಹ ಇಲ್ಲ ಅಂತಂದ್ರೆ ರೋಟ ವೆಟ್ರಿ ಹಾಕ್ಸ್ದ್ರೆ ಗೊಬ್ಬರ ಆಗುತ್ತಲ್ವ. ಹೌದೌದು.

ವ್ಯವಸ್ಥೆ ಒಂದ್ ಯೋಚ್ನೆ ಮಾಡಿ ನಮ್ ಕಡೆ ರೈತರೆಲ್ಲ ಹಾಕ್ತಾರೆ

ಏನೇ ಮಾಡಿದ್ರು ರೈತರು ಇಷ್ಟೆಲ್ಲಾ ಮೂರ್ ತಿಂಗಳ್ ಕಷ್ಟ ಪಟ್ಟಿ ಇವಾಗ ವ್ಯವಸ್ಥೆ ಗೆ ನಿಮ್ದೆ ಅನ್ಕೊಳ್ಳಿ ಈರುಳ್ಳಿ.

ಕಷ್ಟ ಪಟ್ಟಿ ರಾತ್ರಿ ಹಗಲ್ ಅಂದೇ ರಾತ್ರಿ ಅಲ್ಲಿ ಡ್ರಿಪ್ಸ್ಗೆ ನೀರ್ ಬಿಡಕ್ ಹೋಗಿ

ಎಷ್ಟೆಲ್ಲಾ ಅಡೆ ತಡೆ ಗಳು ಏನೆನಿರುತ್ತೆ ಒಳ ಅಂತಂದ್ರೆ ಹಾವು ಅವು ಇವು ರಾತ್ರಿ ಹೊತ್ತು ಅಷ್ಟೆಲ್ಲಾ ಅಡೆ ತಡೆ ಗಳ ಮದ್ಯ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ನಾವೇ ಅಂತಲ್ಲ ಇಡಿ ಕರ್ನಾಟಕದ್ ಇಡಿ ರೈತರುನು ರೈತರ ವಿಷಯ ಮಾತಾಡ್ತಿದೀನಿ ಈಗ la st ಗೆ .

ರೈತರ ವಿಚಾರಕ್ ಬಂತು ಅಂದ್ರೆ ಅಷ್ಟೆಲ್ಲ ಕಷ್ಟ ಪಟ್ಟು ಪಾಪ ಮಾಡ್ತಿವಿ.

ಆದ್ರೆ ಮದ್ಯದಲ್ಲಿ ಏನು ಕೆಲ್ಸ ಮಾಡ್ದೆ ದುಡ್ಡ್ ತಿನ್ನಕಂತ ಕೆಲವರ್ ಇರ್ತಾರೆ. ದುಡ್ಡ್ ತಿನ್ನಕಂತ ಕೆಲವರ್ ಇರ್ತಾರೆ.

ಬೆಳೆ ತಗೊಂಡೋದಾಗ

ಒಂದ್ Medium ಆಲ್ ಅವ್ರ್ ಏನ್ ಹೇಳಿರ್ತಾರೋ ಆ ಮೀಡಿಯಂ ಅಲ್ ತಗೊಂಡು ನಮ್ಮಣ್ಣ ನಮ್ಗೆ ಒಂದು ವಸ್ತುನ ಇದ್ ಮಾಡ್ ಕೊಡ್ತಾರೆ.

but ಆದ್ರೆ ಕೆಲವ್ರು ಜಾಸ್ತಿ ಹಣ ನಮ್ Commission ಹೊಡಿತಾರೆ ನಮ್ ಬೆಳೆ ಕೆಲವರ್ಗೆ ರೈತ್ರಗ್ ಗೊತ್ತಾಗ್ದೆನೆ Commission ಹೊಡಿತಾರೆ.

ಸ್ವಲ್ಪ ನಮ್ಗೆ ಮೋಸ ಮಾಡ್ದಂಗೆ ಈಗ ಜಾಸ್ತಿ ಮಧ್ಯ ವರ್ತಿಗಳ್ ಕಾಟ ಆಗೋಗಿದೆ ಭರತ್ ಅವ್ರೆ.

ಎಲ್ ಹೋದರು ಈವಾಗ ನಿಮ್ದ್ ಈರುಳ್ಳಿ ಬೇರೆ ಅವ್ನ್ ತಗೊಂತಾನೆ ಅವ್ನ್ ಅಷ್ಟು ದುಡ್ಡು ತಗೊಂಡು ಬೇರೆ ಅವರ್ಗೆ sale ಮಾಡ್ತಾನೆ.

ಕೆಲವರ್ ಅಲ್ಲೇ ಒಂದ್ ಅಂಗಡಿ ಯಿಂದ ಒಂದ್ ಅಂಗಡಿಗೆ Change ಮಾಡ್ತಾರಷ್ಟೇ ನಮ್ ಮುಂದೆ ಕಣ್ ಮುಂದೇನೆ.

ರೈತ್ರ್ರ್ ಕಣ್ ಮುಂದೇನೆ ಒಂದ್ ಅಂಗಡಿಯಿಂದ ಇನ್ನೊಂದ್ ಅಂಗಡಿಗೆ Change ಮಾಡ್ತಾರೆ.

ಬೇರೆ ಅವರ್ಗೆ ಇನ್ನೊಂದ್ rate ಹೇಳ್ತಾರೆ ನಾವ್ ಅಲ್ಲೇ ಇರ್ತೀರಿ ಪಕ್ದಲ್ಲೇ

ಕೂಡ ಆ ರೀತಿ ವ್ಯವಸ್ಥೆ ಗಳ್ ನಡೀತಾ ಇದಾವೆ.

ಅದಕ್ಕೆ ಎಷ್ಟೆ ಕಷ್ಟ ಪಟ್ರು ರೈತರ್ಗೆ ಈ ಭೂಮಿ ಮೇಲೆ ರೈತ ಆ ಕಷ್ಟ ಪಟ್ಟು ಬೆಳೆ ತೆಗೆದ್ರೆನೆ ಎಲ್ರು ಊಟ ಮಾಡೋದು ಇಡಿ ಪ್ರಪಂಚ ಊಟ ಮಾಡೋದು.

ಅಷ್ಟೊಂದು ಮೌಲ್ಯ ಕೊಡೋಲ್ಲ ಇಲ್ಲಿರೋ ಜಗತ್ತು. ಹೌದೌದು ಖಂಡಿತ. ಅವರ್ಗೆ ಸರಿಯಾದ ಬೆಳೆಗೆ ಆ ಅವ್ರ್ ತಗ್ದಿರೋ ಬೆಳೆಗೆ rate ಕೊಡಲ್ಲ.

ವ್ಯವಸ್ಥೆ ಎಲ್ಲ ಮಾಡ್ತಾರೆ Market ಗಳಲ್ಲಿ.